ಈ ಚಿತ್ರಣವು ಧಾರವಾಡದ ಒಂದು ಚಿತ್ರಣವವಾಗಿದ್ದು ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಥವಾ ಮನೆಯ ಕನ್ಸ್ಟ್ರಕ್ಷನ್ ನಡೆಯು --

ಈ ಚಿತ್ರದಲ್ಲಿ ಇದು ಒಂದು ಹೂವಿನ ಶಾಪ್ ಹೂವಿನ ಮಾರ್ಕೆಟಿನ ಒಂದು ಚಿತ್ರಣವಾಗಿದ್ದು ಅಕ್ಕ ಪಕ್ಕದಲ್ಲಿಇಲ್ಲಿ ಬೇರೆ ಬೇರೆ ಅಂಗಡಿಗಳನ್ನು ಇಟ್ಟಿದ್ದಾರೆ.

ಈ ಚಿತ್ರಣದಲ್ಲಿರುವುದು ಒಂದು ಮಸೀದಿಯ ಒಂದು ಚಿತ್ರಣವಾಗಿದೆ ಮಸೀದಿಯಲ್ಲಿ ನಮಾಜ್ ಮಾಡಲು ಬಂದಿದ್ದಾರೆ ಒಬ್ಬ ಒಂದು ಇಟೈಮಿಂಗ್ಸ್ ರೀತಿಯಲ್ಲಿದೆ .

ಆಹ್ ಸುತ್ತಲೂ ಜನಗಳಿದ್ದು ಒಂದು ಅದ್ರ ಮಸೀದಿಯ ಮುಂದೆ ಒಂದು ಚೇರ್ ಹಾಕಿದ್ದಾರೆ ಒಬ್ಬ ಇಬ್ಬರು ವ್ಯಕ್ತಿಗಳು ಮಾತನಾಡುತ್ತಿದ್ದಾರೆ ನಿಂತುಕೊಂಡು.

ಈ ಚಿತ್ರಣವು ಒಂದು ಈ ಚಿತ್ರಣವು ಒಂದು ಧಾರವಾಡದ ಚಿತ್ರಣವಾಗಿದ್ದು --

ಇದು ಧಾರವಾಡದ ಒಂದು ಚಿತ್ರಣವಾಗಿದೆ ಇದು ದಾರವಾಡದಲ್ಲಿ ಇರುವ. ಒಂದು ಏರಿಯಾದಲ್ಲಿರುವ ಫೆಡರಲ್ ಬ್ಯಾಂಕ್ ನ ಎ ಟಿ ಎಂ ನ ಒಂದು ಬ್ರಾಂಚ್ --

ಈ ಚಿತ್ರವು ಒಂದು ಧಾರವಾಡದ ಚಿತ್ರಣವಾಗಿದ್ದು ಒಂದು ಬಿಲ್ ಒಂದು ಸ್ಕೂಲಿನ ಒಂದು ಚಿತ್ರಣ ಗೋರ್ಮೆಂಟ್ ಶಾಲೆಯ ಚಿತ್ರಣ ಚಿತ್ರಣವಾಗಿದ್ದು ಅದರಲ್ಲಿ ಧ್ವಜದ ಕಟ್ಟೆ ಇದೆ ಫ್ಲಾಗ್ ಅನ್ನು ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ದಾರೆ ಇಂಡಿಪೆಂಡೆನ್ಸ್ ಡೇ ಅಥವಾ ರಿಪಬ್ಲಿಕ್ ಡೇ ಅನ್ನು ಸೆಲೆಬ್ರೇಟ್ ಮಾಡುತ್ತಿದ್ದಾರೆ.

ನಡೆದುಕೊಂಡು ಹೋಗುತ್ತಿದ್ದಾರೆ-- ಅಹ್ ಅದರ ಪಕ್ಕದಲ್ಲಿ ಒಂದು ಕೆಂಪು ನೀಲಿ ನೀಲಿ ಮತ್ತೆ ಬಿಳಿ ಒಂದು ಸೀಟ್ ಅನ್ನು--

ಒಂದು ಮರ ಇದ್ದು ಮರದ ನಡುವೆ ವ್ಯಕ್ತಿಗಳೆಲ್ಲ ಕೂತಿರುವ ಹೊಗುತ್ತಿರುವ ಮತ್ತೆ ನಿಂತಿರುವ ರಿತಿ ಕೆತ್ತಿದ್ದಾರೆ .

ಅಲ್ಲ ಕೆಲವರು ವ್ಯಕ್ತಿಗಳು ಚೇರಿ ನಲ್ಲಿ ಕುಳಿತಿದ್ದಾರೆ ಕೆಲವರು ಓಡಾಡುತ್ತಿದ್ದಾರೆ ಒಬ್ಬ ವ್ಯಕ್ತಿ ಕಾಲಿಗೆ ಏಟಾಗಿರುವುದನ್ನು ಕಾಲನ್ನು ಸ್ವಲ್ಪ ಟ್ರೀಟ್ಮೆಂಟ್ --

ಈ ಚಿತ್ರವು ಒಂದು ಧಾರವಾಡ ಧಾರವಾಡದ ಒಂದು ವಿತ್ರವ್ವಗಿದ್ದು ಇದು ಒಂದು ಸ್ಕೂಲ್ ಇನ ಒಂದು ಇದು ಅವಾರ್ಡ್ ಫ್ಯಾಂಕ್ಷನ್ ಆಗಿದ್ದು. ಒಂದು ಸ್ಟೇಜ್ ಹಾಕಿದ್ದಾರೆ.

ಸುತ್ತಲೂ ಆ ಎಲ್ಲಾ ಮುಂದೆ ಆಹ್ ಬಂದಿರ್ರೊಗೆ ಆಡಿಯನ್ಸೆ ಒಂದ ಇದನ್ನ ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತೆ --

ಈ ಚಿತ್ರ ಈ ಚಿತ್ರದಲ್ಲಿ ಇರುವ ಒಂದು ಸನ್ನಿವೇಶವೆಂದರೆ ಒಂದು ಕಂಪ್ ಒಂದು ಫ್ಯಾಕ್ಟರಿ ಒಂದು ಚಿತ್ರಣವಾಗಿದ್ದು ಸುತ್ತಲೂ ವರ್ಕರ್ಸ್ಗಳ ವರ್ಕರ್ಸ್ ಕೂಡ ನಿಂತಿದ್ದಾರೆ ಮತ್ತೆ--